ಜಿಮ್ ಕಾಸ್ಟ್ಲಿ ಆಗಿವೆ ಕಾರ್ಡಿಯೋಗೆ ಬೇರೆ ವೈಟ್ ಲಿಫ್ಟಿಂಗ್ ಗೆ ಬೇರೆ ಅಂತ ಅವಾಗೇನು ಮೂರ್ ತಿಂಗಳು ಆರ್ ತಿಂಗಳು ಸುಬ್ಕ್ರಿಬ್ಷನ್ ಅವುನು ಜಾಸ್ತಿ ಮಾಡ್ರೆ ಜಿಮ್ ದು ರೇಟ್ ಗಳು ಈಗ.

ಔಟ್ಡೋರ್ ಮ್ಯಾರೇಜ್ ಫಾರ್ ಸೆಟ್ ಹಾಕ್ದಂಗ್ ಸೆಟ್ ಮಾಡ್ರಿ ಇದೆ ಜಾಸ್ತಿ ಏನಿಲ್ಲ ಅಂದ್ರೆ ಲಗ್ನ ಒಂದು ಒಂದ್ ಕೋಟಿ ಎರಡ್ ಕೋಟಿ ತನಕ ಖರ್ಚ್ ಮಾಡ್ತಾರಾ ಅದ್ಕಕ ಹೊರಗಡೆ ಮಾಡೋದ್ ಸಲಿಂದ ಎಲ್ಲ ಫುಲ್ ಲೈಟಿಂಗ್ಸ್ ಎಲ್ಲಹಾಕಿ ಆರ್ಕೆಸ್ಟ್ರಾ ಎಲ್ಲ ಇಟ್ಟು--

ಅಲ್ಲೇ ಈಗಿನ ಸ್ಕೂಲ್ ದಾಗ್ ಎಲ್ಲ ಕಲ್ಸ್ತ್ರ್ ಹುಡರಗ ಗವರ್ನಮೆಂಟ್ ಸ್ಕೂಲ್ ನಾಗ್ನು ಎಲ್ಲಿ ಕ್ಲಾಸುಗಳು ಇರ್ತವೆ ಸೆಪೆರೇಟ್ ಅವ ಬಂದ್ ಹೇಳಿಕೊಡ್ತಾನೇ ಎಲ್ಲ ಚಲೋ--

ನಾವೇ ಸ್ಟೇಜ್ ಡೆಕೋರೇಷನ್ ಮಾಡ್ರೆ ಎಸ್ಟ್ ಚಲೋ ಮಾಡ್ಲತಾರ ಮೊದಲು ಹೂವ ಗಿವ ಮೊದಲು ಪ್ಲಾಸ್ಟಿಕ್ ದ ಕಳ್ಸ್ತೀದ್ರು ಈಗ ಕರ ಕರ ಹೂವನ್ ತಂದ್--

ಇಲ್ಲಿ ಅಲ್ಲಿ ಎಲ್ಲೊ ಒಂದೊಂದ್ ನೋಡ್ತಿವಿ ಈಗ ಗವರ್ನಮೆಂಟ್ ಆಫೀಸರ್ ಅದೆನೊ ಯೂನಿವರ್ಸಿಟಿ ಲೀಸ್ ತಕೊಂಡ್ ಓಡಾಡ್ಬೇಕ್ --

ಮುದು ಬರೇ ಪೇಪರ್ ಗಳು ಮೂರ್ನಾಲ್ಕು ಪೇಪರ್ ಇರ್ತಿದ್ರು ಒಂದೊಂದ್ ತಾಸು ಪೇಪರ್ ಓದ್ಕೋತಾ ಅಲ್ಲೇ ಕುರ್ತಿದ್ರು ಪಾಳಿ ಬಾರೋ ತಾನ ಈಗ ಆದ್ರೆ ಮೊಬೈಲ್ ಹಿಡ್ಕೊಂಡ್ ಅದು ಇದು ನೋಡ್ಕೊತ ಕುರೋದ್--